ಈ ಪೆಟ್ರೋಲ್ ಬಂಕಿನ ಮುಂದೆ ಒಂದು ಬೋರ್ಡಲ್ಲಿ ಇಂಡಿಯನ್ ಆಯಿಲ್ಸ್ ಅಂತ ಬರೆದಿದ್ದಾರೆ.

ಇಲ್ಲಿ ಒಂದು ಟ್ರ್ಯಾಕ್ಟರ್ ಟ್ಯಾಂಕಿನಲ್ಲಿ ನೀರು ಸಹ ಇದೆ ಒಬ್ಬ ವ್ಯಕ್ತಿ ನಿಂತುಕೊಂಡು ಏನನ್ನೋ ಅಡುಗೆ ಮಾಡುತ್ತಿದ್ದಾನೆ.

ಇದು ನೋಡಲು ಯಾವುದೋ ಒಂದು ಫಂಕ್ಷನಿನ ಹಾಗೆ ಕಾಣುತ್ತಾ ಇದೆ.

ಇದು ನೋಡಲು ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ತರ ಕಾಣಿಸುತ್ತಿದೆ.

ಇದು ನೋಡಲು ಚಿಕ್ಕ ಮಕ್ಕಳು ಆಟವಾಡುವ ಸ್ಥಳದ ಹಾಗೆ ಕಾಣುತ್ತಾ ಇದೆ.

ಮತ್ತು ಎರಡು ಕೆಂಪು ಕಾರ್ ಗಳನ್ನು ನಿಲ್ಲಿಸಿದ್ದಾರೆ.

ಕೂರಲು ಹಲವಾರು ಬೆಂಚ್ ಗಳನ್ನು ಇಟ್ಟಿದ್ದಾರೆ.

ಆಕಡೆ ಹಲವಾರು ಮರ ಗಿಡಗಳು ಎಲ್ಲವು ಇದ್ದಾವೆ.

ಇದು ನೋಡಲು ಯಾವುದೋ ಒಂದು ಹಳೆಯ ತರ ಕಾಣಿಸುತ್ತಿದೆ.

ಹಲವು ಕಲರ್ ಕಲರ್ ಬಟ್ಟೆಗಳನ್ನು ಇಟ್ಟಿದ್ದಾರೆ ಹಲವು ಜನರು ಇಲ್ಲಿ ವ್ಯಾಪಾರವನ್ನು ಮಾಡಲು ನಿಂತಿದ್ದಾರೆ.

ಇದರ ಬಿಲ್ಡಿಂಗ್ ಮುಂದೆ ಒಂದು ಬೋರ್ಡ್ ಅನ್ನು ಹಾಕಿದ್ದಾರೆ.

ಈ ಚಿತ್ರದಲ್ಲಿ ಒಂದು ರೋಡು ಸಹ ಕಾಣಿಸುತ್ತಾ ಇದೆ.

ಆ ಬಿಲ್ಡಿಂಗಿನ ಮೇಲೆ ಎರಡು ಕಪ್ಪು ಕಲರ್ ಸಿಂಟೆಕ್ಸ್ ಗಳು ಕಾಣಿಸುತ್ತಿದ್ದವೆ.

ಬೈಕುಗಳು ನಿಂತಿದ್ದಾವೆ ಒಬ್ಬ ವ್ಯಕ್ತಿ ವೀಲ್ ಚೇರಿನ ಮೆಲೆ ಕುಳಿತುಕೊಂಡಿದ್ದಾನೆ.

ಈ ಚಿತ್ರದಲ್ಲಿ ನೋಡಲು ಬ್ಯಾಂಕಿನ ಹಾಕಿ ಕಾಣಿಸುತ್ತಾ ಇದೆ.

ಇಲ್ಲಿ ರೆಡ್ ಕಲರ್ ಮತ್ತು ವೈಟ್ ಕಲರ್ ಟೇಬಲ್ ಕಾಣಿಸುತ್ತಾ ಇದೆ.

ಇದು ನೋಡಲು ಕಾರಿನ ಒಳಗಡೆಯಿಂದ ಕುಳಿತುಕೊಂಡು ಫೋಟೋವನ್ನು ತೆಗೆದಿದ್ದಾರೆ.